ಇದು ಶಿವಗಂಗೆ ಬೆಟ್ಟಕ್ಕೆ ಹೋಗುವ ದಾರಿ ಮೆಟ್ಟಿಲುಗಳು ಮೇಲೆ ಹೋಗೋ ಅಂಥದ್ದು.

ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಮೆಟ್ಟಿಲುಗಳು ಕಾಣಿಸ್ತಾ ಇದಾವೆ.

ಇಲ್ಲಿ ಡೈನಿಂಗ್ ಟೇಬಲ್ ಇದೆ ಟೇಬಲ್ ಮೇಲೆ ನಾಲಕ್ ಜನ ಐದ ಜನ ಕೂತಿದಾರೆ.

ಇದು ಒಂದು ಮುಸ್ಲಿಮರ ಮಸೀದಿ ಮಸೀದಿ ಮುಂದೆ ಸುಮಾರು ಆರರಿಂದ ರಿಂದ ಏಳು ಗಾಡಿಗಳು ಪಾರ್ಕಿಂಗ್ ಮಾಡಿದ್ದಾರೆ.

ಒಂದು ರೆಡ್ ಅಲ್ಲಿ ಒಂದು ಬಾ ಕಂಬ ನೀಲ್ಸಿದಾರೆ.

ಪಕ್ಕದಲ್ಲೇ ಒಂದು ತೆಂಗಿನ ಮರ ಇದೆ ಅದರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ ಅದರ ಬಣ್ಣ ಬ್ಲೂ ಇದೆ.

ಸುಮಾರು ಒಂದ್ ಇಪ್ಪತ್ತು ಮೂವತ್ತು ಸೈಕಲ್ ಗಳು ಪಾರ್ಕಿಂಗ್ ಮಾಡಿದ್ದಾರೆ.

ಇದು ಒಂದು ಗ್ಲೋಬಲ್ ಕಾರ್ ಗ್ಯಾರೇಜ್ .

ಮತ್ತೆ ಇಲ್ಲಿ ಫೋನ್ ಪೇ ಮಾಡಲಿಕ್ಕೆ ಫೋನ್ ಪೇ ಬೋರ್ಡ್ ಕೂಡ ಇದೆ.

ಪ್ರಾವಿಷನ್ ಸ್ಟೋರ್ ಅಲ್ಲಿ ಹೋಂ ಡೆಲಿವರಿ ಇದೆ.

ಜಿಮ್ ಮಾಡಂತ ಐಟಂ ಇದಾವೆ ಇಲ್ಲಿ.